ಇಲ್ಲಿ ಊಟ ತಿಂಡಿ ಎಲ್ಲ ಸಿಗುತ್ತೆ.

ನಾವು ಯಾವುದು ಬೇಕು ಆರ್ಡರ್ ಮಾಡ್ಕೊಂಡು ತಗೋಬೋದು.

ಆ ಎರಡು ಎಮ್ಮೆಗಳು ರೋಡ್ ಲ್ಲಿ ನಡಕೊ ಹೋಗ್ತಿದೆ.

ಒಂದು ಮೆಡಿಕಲ್ ಶಾಪ್ ಕೂಡ ಇದೆ.

ಇಲ್ಲಿ ಎಲ್ಲ ತರದ ಐಸ್ ಕ್ರಿಮ್ ಸಿಗುತ್ತೆ.

ಈ ಫೋಟೋ ದಲ್ಲಿ ನಮಗೆ ಒಂದು ದ ಬಾದ್ ಶಾಸ್ ಪ್ರೈಡ್ ಅಂತ ಒಂದು ಬಿಲ್ಡಿಂಗ್ ಕಾಣುತ್ತಿದೆ.

ಇಲ್ಲಿ ನಾವು ಒಂದು ರೋಡ್ ನ್ನು ನೋಡಬಹುದು.

ಇಲ್ಲಿ ನಾವು ಒಂದು ಹಸು ಚಿತ್ರವನ್ನು ನೋಡಬಹುದು.